ಇಲ್ಲಿ ಪ್ರತಿಯೊಂದು ವಸ್ತುಗಳು ಗಾಜಿನ ಒಳಗಡೆ ಇವೆ.

ಹಾಗೂ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳ ಅಳವಡಿಸಿದ್ದಾರೆ ಕೆಳಗಡೆ ಹಸಿರು ಬಣ್ಣದ--

ಅದರ ಹಿಂಭಾಗದಲ್ಲಿ ಒಂದು ಹೊಸ ಮನೆಯನ್ನು ಕಟ್ಟುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಇದರ ಮೇಲ್ಭಾಗದಲ್ಲಿ ಎನ್_ಸಿ_ಸಿ ಗ್ರೂಪ್ ಮೈಸೂರ್ ಎಂದು ಬರೆದಿದ್ದಾರೆ.

ಇದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ಕಾಣುತ್ತೆವೆ.

ಇದು ಒಂದು ಕಾಲೇಜಿನ ಮುಂಭಾಗದ ದೃಶ್ಯ ಎಂದು ನಮಗೆ ತಿಳಿದು ಬರು--

ಇದು ಒಂದು ಕಾರ್ಖಾನೆಯ ಒಳಗಿನ ದೃಶ್ಯವಾಗಿದೆ ಇಲ್ಲಿ ಒಂದು ಬೆಂಕಿಯ ಸುಡುತ್ತಿರುವದನ್ನ ನಾವು ಕಾಣಬಹುದು ಹಾಗೂ ಅದರ ಹಿಂಭಾಗದಲ್ಲಿ ಕೆಲವು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ.

ಪ್ರತಿಯೊಂದು ಮಕ್ಕಳು ಬೇರೆ ಬೇರೆ ಬಣ್ಣದ ಮ್ಯಾಟನ್ನು ಹಾಸಿಕೊಂಡಿದ್ದಾರೆ.

ಇಲ್ಲಿ ಒಂದು ದೊಡ್ಡದಾದ ಪಾರ್ಕಿನ ರೀತಿಯ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ ಇದರ ಸುತ್ತುವರೆದ ಭಾಗದಲ್ಲಿ--

ಹಾಗೂ ಇದರ ಹಿಂಭಾಗದಲ್ಲಿ ಟೈಲ್ಸ್ ವ್ಯವಸ್ಥೆ ನಾವು ಕಾಣುತ್ತೇವೆ.

ಹಾಗೂ ಅದರ ಹಿಂಭಾಗದಲ್ಲಿ ಕಲ್ಲು ಕಲ್ಲು ಗಳನ್ನು ನಾವು ಕಾಣುತ್ತೇವೆ ಇದರ ಮೇಲ್ಬಾಗದಲ್ಲಿ ಒಂದು ದೊಡ್ಡದಾದ ಬ್ರಿಡ್ಜನ್ನು ನಾವು ಕಾಣುಬಹುದು.

ಇದು ಒಂದು ಕಲ್ಲಿನ ದ್ವಾರ ಬಾಗಿಲದೆ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೂ ಎಮ್_ಆರ್_ಪಿ ಎಂಬ ದೊಡ್ಡದಾದ ಕೆಂಪು ಬಣ್ಣದ ಬೋರ್ಡ ನ್ನು ನಾವು ಕಾಣುತ್ತೇವೆ.

ಇದು ಒಂದು ಮಹಿಳೆಯರು ಯಾವುದೋ ಒಂದು ಪಂಕ್ಷನ್ ಗೆ ಹೋಗುವ ದೃಶ್ಯ ಎಂದು ನಮಗೆ ತಿಳಿದುಬರುತ್ತದೆ ಈ ಮಹಿಳೆಯರ ಹಿಂಭಾಗದಲ್ಲಿ ಒಂದು ಕೆರೆಯನ್ನು ನಾವು ಕಾಣುತ್ತೇವೆ.

ಹಾಗು ಅದರ ಹಿಂಭಾಗದಲ್ಲಿ ಮತ್ತಷ್ಟು ದೀಪಗಳನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಮನೆಯ ಮುಂಭಾಗದ ಕಾರಿಡಾರ್ನ ಚಿತ್ರವಾಗಿದೆ ಈ ಕಾರಿಡಾರ್ನ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ.

ಈ ದೃಶ್ಯವು ಅತ್ಯಂತ ಮನೋಹರ ಹಾಗೂ ಸೌಂದರ್ಯವಾಗಿದೆ.

ಹಾಗು ಇದರ ಎಡಬದಿ ಮತ್ತು ಬಲಬದಿಯಲ್ಲಿ ನೆಲ್ಲುಗದ್ದೆಯನ್ನು ಹಾಕಿದ್ದಾರೆ ಇದರಲ್ಲಿ ಒಂದು ಕಂಬವನ್ನು ಅಳವಡಿಸಿದ್ದಾರೆ.

ಇದು ಒಂದು ಕಾಲಿ ಪ್ರದೇಶ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಗಿಡ ಮರಗಳನ್ನು ನಾವು ಕಾಣುತ್ತೆವೆ.

ಇದು ಒಂದು ಹೋಟೆಲಿನ ಮುಂಭಾಗದ ಅವರಣದ ದೃಶ್ಯವಾಗಿದೆ.

ಇದರ ಕೆಳಭಾಗದಲ್ಲಿ ಹಚ್ಚಹಸಿರಿನ ಹುಲ್ಲುಗಾವಲು ಪ್ರದೇಶವಿದ್ದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇದು ಒಂದು ದಟ್ಟವಾದ ಕಾಡಿನ ರೀತಿಯ ಒಂದು ಕಟ್ಟಡವನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ದೊಡ್ಡದಾದ ನೀರು ಹರಿಯುತ್ತಿರುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಕಲ್ಲುಗಳು ಮಣ್ಣುಗಳನ್ನು ನಾವು ಕಾಣಬಹುದು.

ಇದು ಒಂದು ಹೋಟೆಲಿ ನ ಮುಂಭಾಗದ ದೃಶ್ಯವಾಗಿದೆ ಇಲ್ಲಿ ಒಂದು ದೊಡ್ಡದಾದ ಹೋಟೆಲ ನ್ನು ನಾವು ಕಾಣುತ್ತೇವೆ.

ಇಲ್ಲಿ ಒಬ್ಬ ಹುಡುಗ ಕಟಿಂಗ್ ಮಾಡಿಸಿಕೊಳ್ಳುತ್ತಿರುದನ್ನು ನಾವು ಕಾಣುತ್ತೆವೆ.

ಕಂಪನಿಯ ಲೋಗೋ ಗಳನ್ನು ಮತ್ತು ಹೆಸರುಗಳನ್ನು ಬರೆದಿದ್ದಾರೆ.

ಇದು ಒಂದು ಲೈಬ್ರರಿ ಯ ಒಳಗಿನ ದೃಶ್ಯವಾಗಿದೆ.

ಇಲ್ಲಿ ಹಲವು ದೊಡ್ಡ ದೊಡ್ಡದಾದ ರೂಮ್ ಗಳನ್ನು ನಾವು ಕಾಣುತ್ತೇವೆ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಇಲ್ಲಿ ಒಂದು ದೊಡ್ಡದಾದ ಟೇಬಲ್ ಮತ್ತು ಕುರ್ಚಿಗಳನ್ನು ನಾವು ಕಾಣಬಹುದಾಗಿದೆ.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

ಇದು ನೋಡಲು ತುಂಬ ಸುಂದರವಾಗಿದೆ ಇದಕ್ಕೆ ಒಂದು ಕಬ್ಬಿಣದ ಗೇಟ್ ಅನ್ನು ಅಳವಡಿಸಿದ್ದಾರೆ.